ಈ ಚಿತ್ರವು ಇದು ಚಾಮರಾಜನಗರದ ಒಂದು ಕ್ರಿಸ್ಟಿಯನ್ ಶಾಲೆಯ ಒಂದು ಚಿತ್ರಣವಾಗಿದೆ. ಇದು ಒಂದು ದೊಡ್ಡದಾದ ಪಕ್ಕದಲ್ಲಿ ಒಂದು ದೊಡ್ಡ ಗೇಟ್ ಇದ್ದು ಮತ್ತೆ ವಿಂಡೋ ಗಳು ಕೂಡ ಇದೆ.

ಈ ಚಿತ್ರದಲ್ಲಿ ಇದು ಒಂದು ಚಾಮರಾಜನಗರ ಚಿತ್ರಣವಾಗಿದೆ ಚಾಮರಾಜನಗರದ ಒಂದು --

ಹೂಕೋಸಿನ ಒಂದು ಚಿತ್ರಣವಾಗಿದ್ದು ಇಲ್ಲಿ ಹೂಕೋಸನ್ನು ಬೆಳೆದಿದ್ದಾರೆ ಹಾಗೆ ತುಂಬಾ ಚೆನ್ನಾಗಿ ಬೆಳೆದು ನಿಂತಿದೆ ಹಾಗೆ ತುಂಬಾ ಹಸಿರಾಗಿಯು ಇದೆ.